ಈ ಭಾವಚಿತ್ರದಲ್ಲಿ ಇದೊಂದು ಸನ್ ಸಾಫ್ಟ ಡಿಗ್ರಿ ಕಾಲೇಜ್ ಇದೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಪ್ಲೇ ಗ್ರೌಂಡ್ ಇದೆ.

ಬ್ರೇಂಚಿನ ಮೇಲೆ ಪ್ರೊಜೆಕ್ಟ್ ಅನ್ನು ಮಾಡುತ್ತಿದ್ದಾರೆ.

ಅದ್ರೊಳಗಡೆ ವಿಧ ರೀತಿಯ ಸಮೋಸ ಕಚೋರಿ ಅವು ಅನ್ನು ಇವೆ.

ಮತ್ತು ಮೇಲೆ ಕಡೆ ಫ್ಯಾನ್ ಇದೆ ಮತ್ತು ಲೈಟ್ಸ್ ಇದೆ ವಿವಿಧ ತರಹದ ವಸ್ತುಗಳನ್ನು ಬಹಳಷ್ಟು ಇವೆ.

ಅದರ ಬಾಜುಗಳು ಡಿ_ಜೆ ಯನ್ನು ಇದೆ ಮತ್ತ ಇದು ಒಂದು ಸ್ಟೇಜ್ ಇದೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಜೂನೆದ ಯುನಿಯಾ ದೌಖಾನೆಯನ್ನು ಇದೆ.